ಮತ್ತು ಬಹಳಷ್ಟು ವ್ಯಕ್ತಿಯು ವ್ಯಕ್ತಿಗಳನ್ನು ನಿಂತಿದ್ದಾರೆ.

ಅಲ್ಲಿ ಬಹಳಷ್ಟು ಕಟ್ಟಿಗಿಗಳು ಇವೆ ಮತ್ತು--

ಅಂಗಡಿಯ ಹೆಸರು ಎಂ_ಆರ್_ಎಫ್ ಟೈಯರ್ಸ್ ಅಂಡ್ ಸರ್ವಿಸ್ ಫ್ರಾಂಚಿಸ್ ಅಂತ‌ ಬರ್ದಿದ್ ಇದೆ.

ಮತ್ತು ಅದರಲ್ಲಿ ಪುಸ್ತಕಗಳು ಹಾಗೂ ನೀರಿನ ಬಾಟಲಿ ಇದೆ.

ಇದರಲ್ಲಿ ಒಂದು ಫ್ರಿಡ್ಜ್ ಮತ್ತು ಕ್ಯಾರಟುಗಳು ಇವೆ.